ಸುಜುಕಿ ಸೆಂಟರ್ ಇದೆ ಸೆಂಟರ್ ಎದುರು ಕಾರ್ ಇದೆ ಕಾರ್ ಹತ್ರ ಒಂದು ಟವರ್ ಕಂಬ ಇದೆ.

ಒಂದು ಗಾರ್ಡನ್ ತರ ಇದೆ. ಸೂರ್ಯ ಚಂದ್ರ ಇದ್ದಾನೆ ರೆಡ್ ಕಲರರಲ್ಲಿ ಕಾಣಿಸುತ್ತಿದೆ. ಪಕ್ಕದಲ್ಲಿ ಒಬ್ಬ ಮನುಷ್ಯ ಇದಾನೆ ಕೆಳಗಡೆ ಫುಲ್ ಕಾಣಿಸ್ತಿದೆ ಅದು ಸೂರ್ಯನ ಬಿಂಬ.